ಹಾಗು ಬಂಡೆ ಒರೆಸುವ ಮಿಷನ್ ಗಳನ್ನು ನಾವು ಇಲ್ಲಿ ಕಾಣುತ್ತೇವೆ.

ಸಣ್ಣ ಸಣ್ಣದಾದ ಸಸಿಗಳ ಪಾಟ್ ಗಳನ ನಾವು ಕಾಣಬಹುದಾಗಿದೆ ಹಾಗು ಇದರ ಕೆಳಭಾಗದಲ್ಲಿ ಕೆಂಪು ಬಣ್ಣದ ಟೈಲ್ಸ್ ನ್ನ ಅಳವಡಿಸಿದ್ದಾರೆ.

ಹಾಗು ಬೆಂಚಿನ ಮೇಲ್ಗಡೆ ವಿದ್ಯಾರ್ಥಿಗಳು ಕುಳಿತುಕೊಂಡು ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ನಾವು ಹೇಳಬಹುದಾಗಿದೆ.

ಭಾಗದಲ್ಲಿ ದೊಡ್ಡದಾದ ಸಮುದ್ರ ನಾವು ಕಾಣುತ್ತೇವೆ.

ಇದು ಒಂದು ಕಾರಿ ನ ಮೆಕಾನಿಕ್ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಒಂದು ದೊಡ್ಡದಾದ ಕಾರಿ ನ ಮೆಕಾನಿಕ್ ಅನ್ನು ನಾವು ಕಾಣಬಹುದು ಇಲ್ಲಿ ಒಂದು ಕೆಂಪು ಕಾರ ನ್ನು ಮೇಲಕ್ಕೆ ಎತ್ತಿಕೊಂಡು ರಿಪೇರಿ ಮಾಡುತ್ತಿದ್ದಾರೆ.

ಹಾಗು ಕೆಂಪು ಬಣ್ಣದ ಚೇರುಗಳನ್ನು ನಾವು ಇಲ್ಲಿ ಕಾಣುತ್ತೇವೆ.

ಇದು ಒಂದು ಸಾಯಂಕಾಲ ಸಮಯದ ದೃಶ್ಯವಾಗಿದೆ ಇದರಲ್ಲಿ ಒಂದು ದೊಡ್ಡದಾದ ರಸ್ತೆಯನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಆಟದ ಮೈದಾನವಾಗಿದೆ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಹಲವು ವ್ಯಕ್ತಿಗಳು ಕ್ರಿಕೇಟ್ ಆಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೂ ಶಿಕ್ಷಕರು ಅವರ ಮುಂದ್ಗಡೆ ನಿಂತಿದ್ದಾರೆ ಎಂದು ಹೇಳಬಹುದು ಈ ಮಕ್ಕಳ ಹಿಂಬಾಗದಲ್ಲಿ ಒಂದು ಕಬ್ಬಿಣದ ಕಿಟಕಿ ನೋಡಲು ತುಂಬ ಸುಂದರವಾಗಿದೆ.

ಹಾಗು ಇದರ ಮೆಲ್ಭಾಗದಲ್ಲಿ ಲೈಟಿಂಗ್ ನಾ ವ್ಯವಸ್ಥೆನು ನಾವು ಕಾಣುತ್ತೇವೆ.

ಇದು ಒಂದು ಕಟ್ಟಿಂಗ್ ಶಾಪ್ ಇನ ಒಳಗಿನ ದೃಶ್ಯ ಇಂದು ನಮಗೆ ತಿಳಿದುಬರುತ್ತದೆ ಇಲ್ಲಿ ಎರಡು ದೊಡ್ಡದಾದ--

ಇದು ಒಂದು ಕೆರೆ ಅಗೆಯುತ್ತಿರುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಅದರ ಹಿಂಭಾಗದಲ್ಲಿ ಒಂದು ದೊಡ್ಡದಾದ ಗಿಡಮರಗಳು ಹಚ್ಚ ಹಸಿರಿನಿಂದ ಕೂಡಿವೆ ಎಂದು ನಾವು ಹೇಳಬಹುದಾಗಿದೆ.

ಇಲ್ಲಿ ಹಲವಾರು ವಿವಿಧ ರೀತಿಯ ಗಿಡಮರಗಳು ಹಚ್ಚಹಸಿರು ಹಸಿರು ಬಣ್ಣದ ಗಿಡಗಳನ್ನು ನಾವು ಕಣ್ಣುತ್ತೇವೆ.

ಇದರ ಮುಂಭಾಗದಲ್ಲಿ ಮತ್ತೊಂದು ಹಳದಿ ಬಣ್ಣದ ಗೋಡೆಯ ಮನೆಯನ್ನು ನಾವು ಕಾಣುತ್ತೇವೆ ಅದರ ಮೇಲ್ಭಾಗದಲ್ಲಿ ದೊಡ್ಡ ದೊಡ್ಡದಾದ ಸಿಂಟೆಕ್ಸ್ ಗಳಿವೆ.

ಇದರ ಮೇಲ್ಭಾಗದಲ್ಲಿ ಚೋಳಾಸ್ ಜ್ಯೂಸ್ ಎಂದು ಬರೆದಿರುವುದನ್ನು ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ಒಂದು ಗಿಡಮರಗಳನ್ನು ನೋಡಲು ತುಂಬ ಸುಂದರವಾಗಿದೆ.

ಇಲ್ಲಿ ದೇವಸ್ಥಾನದ ಮುಂಭಾಗವನ್ನು ನಾವು ಕಾಣಬಹುದು ಹಾಗು ಹಚ್ಚ ಹಸಿರಿನ ಬಯಲಿನ ಪ್ರದೇಶವನ್ನು ನಾವು ಕಾಣಬಹುದು.

ಆಕೆಯ ಮಹಿಳೆ ಹಿಂಭಾಗದಲ್ಲಿ ಹಲವು ದೊಡ್ಡ ದೊಡ್ಡದಾದ ಬಾದಾಮಿ ಮತ್ತೆ ಇನ್ನಿತರ ಗಿಡಮರಗಳನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ದಟ್ಟವಾದ ಪರಿಸರದ ಚಿತ್ರಣ ಎಂದು ನಾವು ಹೇಳಬಹುದು.

ಇದು ಒಂದು ಗದ್ದೆಯ ಪ್ರದೇಶ ಎಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಎರಡು ದೊಡ್ಡದಾದ ಗಿಡಮರಗಳಿವೆ ಎಂದು ಹೇಳಬಹುದು.

ಇದರಲ್ಲಿ ಒಂದು ಬದುವನ್ನು ನಾವು ಕಾಣುತ್ತೇವೆ ಇದು ಹಚ್ಚ ಹಸಿರಿನಿಂದ ಕೂಡಿದ ಎಂದು ಹೇಳಬಹುದು.

ಇದು ಒಂದು ದೊಡ್ಡದಾದ ಕಾರ್ಖಾನೆಯ ದೃಶ್ಯವಾಗಿದೆ ಇಲ್ಲಿ ಒಂದು ದೊಡ್ಡದಾದ ಕಾರ್ಖಾನೆಯನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಮನೆಯ ಮೇಲ್ಬಾಗದಲ್ಲಿ ಆರ್_ಸಿ_ಸಿ ಹಾಕುವ ದೃಶ್ಯವಾಗಿದೆ ಇಲ್ಲಿ ಹಲವಾರು ವ್ಯಕ್ತಿಗಳು ಆರ್_ಸಿ_ಸಿ ಹಾಕುತ್ತಿರುವುದನ್ನು ನಮಗೆ ಕಂಡು ಬರುತ್ತದೆ.

ಹಾಗು ಇಲ್ಲಿ ಚೀಲದ ಮೂಟೆಗಳನ್ನು ಸಾಲಿನಂತೆ ಇಟ್ಟಿದ್ದಾರೆ ಎಂದು ಹೇಳಬಹುದು.

ಇಲ್ಲಿ ಒಂದು ದೊಡ್ಡದಾದ ಗುಡ್ಡವನ್ನು ನಾವು ಕಾಣಬಹುದು.

ಒಬ್ಬ ಮಹಿಳೆಯು ಇಲ್ಲಿ ಹಚ್ಚಿಕೊಂಡು ಮಾರುತ್ತಿರುವುದು ನಮಗೆ ಕಂಡು ಬರುತ್ತದೆ ಹಾಗು ಇಲ್ಲಿ ಒಬ್ಬ ಪುರುಷ ತೆಗೆದುಕೊಂಡಿದ್ದಾನೆ.